ಐ_ಡಿ ಕಾರ್ಡ್ಸ್ ಎಲ್ಲೋ ಕಲರ್ ರೆಡ್ ಯೂನಿಫಾರ್ಮ್ ಮ ಎಲ್ಲೋ ಯೂನಿಫಾರ್ಮ್ .

ಒಂದು ಬೋರ್ಡ್ ಅಲ್ಲಿ ಮಂತ್ರಿ ಸೆರೆನಿಟಿ ಅಂತ ಕನ್ನಡದಲ್ಲೂ ಇದೆ ಇಂಗ್ಲಿಷ್ ಅಲ್ಲೂ ಇದೆ.

ಮುಂದೆ ಒಂದು ಬಿಲ್ಡಿಂಗ್ಸ್ ಕಾಣ್ಸುಸ್ತಿದೆ ದೊಡ್ಡದು.

ಹಾಗು ರೂಮ್ಸ್ ಎಲ್ಲಾ ಖಾ --

ಇಲ್ಲಿ ಇಟ್ಟಿಗೆಯಿಂದ ಮಾಡಿರುವ ಆರ್ನಮೆಂಟ್ಸ್ ಆಗಿದೆ.

ಇಲ್ಲಿ ಟು ಪರ್ಸನ್ಸ್ ವೈಟಿಂಗ್ ಮಾಡ್ತಿದ್ದಾರೆ ಒನ್ ಪರ್ಸನ್ ಎ_ಟಿ_ಎಂ ಅಲ್ಲಿ ಡ್ರಾ ಮಾಡ್ತಿದ್ದಾರೆ.

ಬೋರ್ಡ್ ಬೋರ್ಡಲ್ಲಿ ಪಿಚ್ಚರ್ಸ್ ಇದೆನೋಟಿಸ್ ಬೋರ್ಡ್ ಅಲ್ಲಿ ಏನೋ ಬರ್ದಿದರೆ .

ಪೋಸ್ಟ್ ಆಫೀಸ್ ಬಾಕ್ಸ್ ಇದೆ ಎಲೆಕ್ಟ್ರಿಕಲ್ ಬಾಕ್ಸ್ ಇದೆ.

ಅಲ್ಲಿ ಮೋಟರ್ ಹೋಗ್ತಿದೆ ಟ್ರೀಸ್ ಇದೆ.

ಕೇಜಸ್ ಇದೆ ಮುಂದೆ ಮನೆ ಮುಂದೆ ಡಿಸೈನ್ಸ್ ಇದೆ.

ಒಂದು ಹ್ಯಾಂಡ್ ವಾಷ್ ಇದೆಲ್ಲ ಇದೆ ರೆಡ್ ಪೈಂಟಿಂಗ್ --

ಇಲ್ಲೊಬ್ಬ ಬ್ಲೂ ಕಲರ್ ಪರ್ಸನ್ ಮಿರರ್ ಮುಂದೆ ಸೆಲ್ಫಿ ತಗೋತಿದ್ದಾರೆ ಅಲ್ಲೊಬ್ರು ರೆಸ್ಟ್ ತಗೋತಿದ್ದಾರೆ.

ಇದು ಒಂದು ರೆಸ್ಟೋರೆಂಟ್ ಆಗಿದ್ದು ಇಲ್ಲಿ ಲೈಟಿಂಗ್ಸ್ ಇದೆ.

ನಾಲಕ್ ಜನ ಹುಡುಗೀರು ಅ ವೈಟ್ ಸ್ಯಾರಿಸ್ ಹಾಕೊಂಡಿದ್ದಾರೆ ಒಬ್ರು ಅ ಬೊಕ್ ಹಾಕೊಂಡಿದ್ದಾರೆ ಸ್ಟೋನ್ ತರ.

ಅಲ್ಲೊಬ್ರು ಕೆಳಗೆ ನೋಡ್ತಿದರೆ ಮೇಲೆ ಜೀಸಸ್ ಅದಸ್ಟ್ಯಾಚು ನೋಡಬಹುದು ಸ್ಟೋನ್ಸ್ ಅದ.

ಇದು ಒಂದು ಕಾಲೇಜ್ ಗವರ್ನಮೆಂಟ್ ಆರ್_ ಸಿ ಕಾಲೇಜ್ ಅಂಡ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ರೆಡ್ ರಿಬ್ಬನ್ ಕ್ಲಬ್ ಅಂತ ನಡಿತಿದೆ.

ಇಲ್ ಒಳಗಡೆ ಬೋರ್ಡ್ಸ್ ಇದೆ ಇಬ್ರು ಸರ್ ಗೈಡ್ ಮಾಡ್ತಿದ್ದರೇನೊ.

ವೈಟ್ ಬಟನ್ ಇನ್ ದ ಶರ್ಟ್ --

ಇಲ್ಲಿ ಒಂದು ನೀರು ಹಾಗೂ ನೀರ್ ಇಲ್ದೆರೊ ಅಂತ ಭೂಮಿ ಇದೆ ಸ್ಟೋನ್ಸ್ ಯಲ್ಲ ಇದೆ.

ಇಲ್ಲಿ ತ್ರೀ ಆರ್ಚಸ್ ಕಾಣಿಸ್ತಿದೆ ಮೇಲೆ ಏನೋ ಬರ್ದಿದ್ದಾರೆ ಅವರ ಉರ್ದು ಲಾಂಗ್ವೇಜ್ ಅಲ್ಲಿ ಇದೆ.

ಇಲ್ಲಿ ಇನ್ಸ್ಟ್ರುಮೆಂಟ್ ಇದೆ ಜಿಮ್ ಮಾಡೋಕೆ.

ಇದು ಒಂದು ಗ್ರೋಸರಿಸ್ ಅಂಗಡಿ.